ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ನದಿಯ ದಡವಾಗಿದೆ.

ಇಲ್ಲಿ ವ್ಯಕ್ತಿಗಳು ಸಾಲಾಗಿ ಕುಳಿತಿರುದನ್ನು ಕಾಣುತ್ತೆವೆ.

ಕೆಲ ಜನ ವ್ಯಕ್ತಿಗಳು ನಡೆದುಕೊಂಡು ಹೋಗುದನ್ನು ಕಾಣುತ್ತೇವೆ.

ಇಲ್ಲಿ ಚೇರ್ ಗಳನ್ನು ಕಾಣುತ್ತೇವೆ ಹಾಗೂ ಟೇಬಲ್ ಗಳನ್ನು ಕಾಣುತ್ತೇವೆ.

ಇಲ್ಲಿ ಒಂದು ಪ್ಯಾಚನ್ನು ಕಾಣುತ್ತೇವೆ ಇಲ್ಲಿ ಒಂದು ಕಟ್ಟರ್ ಇದೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ಕಾರ್ ಪಾರ್ಕಿಂಗ್ ಮಾಡುವ ಸ್ಥಳವಾಗಿದೆ.

ಇಲ್ಲಿ ನಾವು ಒಂದು ವೈಟ್ ಕಾರ್ ಅನ್ನು ಕಾಣುತ್ತೇವೆ.

ಪಕ್ಕದಲ್ಲಿ ಗಿಡವನ್ನು ಕಾಣುತ್ತೆವೆ ಇಲ್ಲಿ ಒಂದು ಮಿಷಿನ್ ಅನ್ನು ಕಾಣುತ್ತೆವೆ.

ಇಲ್ಲಿ ಒಂದು ಬೂಸ್ಟ್ ಡಬ್ಬೆಯನ್ನು ಕಾಣುತ್ತೇವೆ.

ಇಲ್ಲಿ ಬಂದು ಕಂಪ್ಯೂಟರ್ ಅನ್ನು ಕಾಣುತ್ತೇವೆ.

ಇಲ್ಲಿ ನಾವು ಒಂದು ಟ್ಯೂಬ್ ಅನ್ನು ಕಾಣುತ್ತೇವೆ.

ಇಲ್ಲಿ ಒಂದು ವಿಶಾಲ ಮೈದಾನವನ್ನು ಕಾಣುತ್ತೇವೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ಹಾಸ್ಪಿಟಲ್ ಆಗಿದೆ.

ಇಲ್ಲಿ ಒಂದು ಏರ್ ಕೂಲರ್ ಮೆಷಿನನ್ನು ಕಾಣುತ್ತೇವೆ.

ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ದೊಡ್ಡದಾದ ಮೂರು ಫ್ಲೋರ್ ಕಟ್ಟಡವಾಗಿದೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ಫಾನ್ ಶಾಪ್ ಆಗಿದೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ಪಕ್ಷಿಗಳ ಗೂಡಾಗಿದೆ.

ಇಲ್ಲಿ ಆರು ಜನ ವ್ಯಕ್ತಿಗಳನ್ನು ಕಾಣುತ್ತೇವೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇದು ಒಂದು ಸಂಗೀತ ಕಚೇರಿಯಾಗಿದೆ.

ಇಲ್ಲಿ ಎರಡು ಡೊಲಗಳನ್ನು ಕಾಣುತ್ತೇವೆ ಇಲ್ಲಿ ಒಂದು ಚೇರನ್ನು ಕಾಣುತ್ತೇವೆ.

ಈ ಚಿತ್ರದಲ್ಲಿ ನೋಡಿರುವಂತೆ ಇಲ್ಲಿ ನಾವು ಒಂದು ಫ್ಯಾನ್ ಅನ್ನು ಕಾಣುತ್ತೇವೆ.

ಹಾಗು ಇಲ್ಲಿ ಎರಡು ದೇವರ ಫೋಟೋ ವಿದೆ ಇಲ್ಲಿ ಟೇಬಲ್ ಮತ್ತು ಚೇರ್ ಗಳನ್ನು ಕಾಣುತ್ತೆವೆ.

ಇಲ್ಲಿ ಒಂದು ದೊಡ್ಡದಾದ ಲೈಟ್ ಕಂಬವನ್ನು ಕಾಣುತ್ತೆವೆ.